ನಾವು ಮೊನ್ನೆ ಗೋಡೆ ಬಿದ್ ಹೋಗಿತ್ತು.

ಹಾಡಗಿಡ್ ಕೇಳ್ಬಹುದು ನ್ಯೂಸ್ ಎಲ್ಲ ಕೇಳ್ಬಹುದು.

ರೋಡ್ ಗೆ ತರಕಾರಿ ಸಾಮಾನು ಎಲ್ಲ ಕೊರಿಯರ್ ಮಾಡ್ತಾರೆ.

ಸುತ್ಕಿ ನಮ್ ಮನೇಲೂ ಅದವೇ ಸುತ್ಕಿ ಎ ಎಲ್ಲ ಕಬ್ಬಿಣ ಸಾಮಾನುಗಳು.

ನಮ್ ಮೊಮ್ಮಕ್ಕಳನ್ನ ಕಟಿಂಗ್ ಗೆ ಅಂತ ಕರ್ಕೊಂಡು ಹೋಗಿದ್ವಿ ಶಿವ ಅಂತ ಕಟಿಂಗ್ ಶಾಪ್ ಗಳ್ ತುಂಬಾ ಹಠಮಾಡ್ತಿದ್ವು.

ಗೌರಿ ಇಟ್ಟು ಆಮೇಲೆ ಗಣಪತಿ ಎಲ್ಲ ಆಗಿ ಗೊಂಬೆ ಎಲ್ಲ ಇಟ್ಟು ಅಡುಗೆ ಎಲ್ಲ ಮಾಡಿ ಎಲ್ಲ ಊಟ ಎಲ್ಲ ಹಾಕಿ ಚೆನ್ನಾಗ್

ಸೌಲಿ ಅಂತ ಎಲ್ಲಿಗೆ ಹೋಗಿದ್ವು ತೂಗು ಸೇತುವೆ ಮೇಲೆ ಹೋಗಿದ್ವು.

ದಿಂಬ ಇಲ್ಲ ಅಂದ್ರೆ ರಾತ್ರಿ ನಿದ್ದೆ ನೇ ಬರೋಲ್ಲ .

ನಮ್ ಹತ್ರನೇ ಮೇಲೆ ರಾಮೇಶ್ವರ ಗುಡ್ಡ ಅಂತ ಇದೆ ಎಲ್ಲ ಒಂದ್ ಗುಡ್ಡಕ್ಕಿಂತ ಒಂದ್ ಗುಡ್ಡ ಚೆನ್ನಾಗ್ ಇದ್ದವೇ ಆದ್ರು--

ಅಡಿಕೆ ನಾವು ಒಂದ್ ಎರಡು ಎಕ್ಕರೆ ತೋಟ ಉಂಟು ಆದ್ರೂ ಇವಾಗ ಚುಕ್ಕಿ ರೋಗ ಅಂತ ಬಂದು ಎಲ್ಲ ಕೊಳೆ ಬೇರೆ ಮಳೆ ಜಾಸ್ತಿ.